ಈ ಶೋ ರೂಮ್ ನಲ್ಲಿ ಕೊಡಗೆ ಫ್ಯಾನ್ ಹಚ್ಚಿದ್ದಾರೆ ಹಾಗು ಓಡಗೆ--

ಇಲ್ಲಿ ಒಂದು ವಾಚ್ ಅಂಗಡಿ ಇದೆ ಈ ಅಂಗಡಿಯ ಮೇಲೆ ಟೈಟಾನ್ ಸ್ಮಾರ್ಟ್ ವಾಚ್ ಎಂದು ಬರೆದಿದ್ದಾರೆ.

ಹಿಂದೂ ಬರದಿದ್ದಾರೆ ಆ ಪೋಸ್ಟರ್ ಮೇಲೆ ಫೋನ್ ನಂಬರ್ ಕೂಡ ಬರೆದಿದ್ದಾರೆ.

ಕೆಳಗೆ ಬಹಳಷ್ಟು ಜನರು ಇವೆ ಇಲ್ಲಿ ಮೆಹೆಡಿಯರು ಮನುಷ್ಯರು ಮತ್ತು ಮಕ್ಕಳು ಇವೆ.